ಇದು ಮದುವೆಗಷ್ಟೇ ಮಾಡತ್ತರೆ ಅನ್ನಕೋಬಾರದು ಫ್ರೆಂಡ್ಸ್ ನಾಮಕರಣಕ್ಕೆ ಅಥವಾ ವೆಡ್ಡಿಂಗ್ ಸ್ವೀಟ್ ಎಲ್ಲದಕ್ಕೂ ಇತರ ಡೆಕೋರೇಷನ್ ಮಾಡ್ತಾ ಇರ್ತಾರೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಲೈಟಿಂಗ್ಸ್ ನಿಮಗೆ ಡೆಕೋರೇಷನ್ ಮಾಡಿದ್ದಾರೆ.